ಮದುವೆ ಫನ್ಕ್ಷನ್ ಗೆ ಬಂದಿರೋ ಇವರು ಜಂಟಲ್ಮನ್ ತರ ಕಾಂತಿದಾರೆ ಜೊತೆಗೆ ಮದುವೆ ವದು ಮದುವೆ ಆಗೋ ಹುಡ್ಗನ ತರ ಇವರು ಕಾಂತಿದಾರೆ ನೋಡೋಕೆ ಖುಷಿ ಆಗುತ್ತೆ.

ಇದು ಬೆಡಗಿರಿ ಅಂಗಣ ಬೆಟ್ಟ ಇದು ತುಂಬ ಚಾಮರಾಜನಗರದಲ್ಲಿ ತುಂಬ ಫೇಮಸ್ ಜೊತೆಗೆ ಇದ್ರಲ್ಲಿ ಅಡಿಗರು ಜನರು ಇದಾರೆ ಮತ್ತೆ ಸುತ್ತಮುತ್ತ ಗಿಡ.

ಇದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಗಿಂತ ಟ್ರೈನ್ ಅಲ್ಲಿ ದರಗಳು ಕಮ್ಮಿ ಇರುತ್ತೆ ಜೊತೆಗೆ--